ಹೌದು ಈಗ ಕೂದ್ಲು ಎಲ್ಲರದ್ದುಸ ಉದುರ್ತದಲ್ಲ, ನಾನು ಕೇಳ್ತೇನೆ. ಆಮೇಲೆ ನಾನ್ ನಿನ್ಗೆ ಹೇಳ್ತೇನೆ ಆಯ್ತಾ, ಅವರೆಂತಾದ್ರೂ ಹೇಳಿದ್ರೆ. ಆಯ್ತಾಯ್ತು ಸರಿ, ಮತ್ತೆ ಹೇಳು. ಆಯ್ತು ನಾನು ಅದೇ ಇದು ಕಡಿಮೆ ಆಗಿದಾ ಇಲ್ವಾ ಅಂತ ನಿನ್ಗೆ ನಾನು ಇನ್ನೊಮ್ಮೆ ಹೇಳ್ತೇನೆ phone ಮಾಡುವಾಗ.

Hai ನವ್ಯಶ್ರೀವ್ರೆ ಮತ್ತೆ ಹೆಂಗಿದ್ರಿ ?

ಮತ್ತೆ ಇದ್ Christmas ರಜೆ ಸಿಕ್ಕಿದ ನಿಮ್ಗೆ? ಹಾ Christmas ಗೆ ರಜೆ ಕೊಟ್ಟಿರಲ್ಲ ಹೊಸ ವರ್ಷ ಬೇರೆ ಬಂತಲ್ಲ.

ಹಾ ಒಟ್ಟಿಗೆ ಎರಡಕ್ಕೂ ರಜೆ ಸಿಕ್ಕಿದಾಗೆ ಆಯ್ತು. ಹೌದು ಮತ್ತೆ ನಿಮ್ದು ಗಮ್ಮತಿತ್ತ ಹೊಸ ವರ್ಷಾಯೆಲ್ಲ. ಹೊಸ ವರ್ಷ ಇನ್ನು ಬರಬೇಕಷ್ಟೆ Christmas ದ್ದು ಗಮ್ಮತ್ ಸ್ವಲ್ಪ. ಹೌದಾ ಹಾ ಹಾ ಮತ್ತೆ ಎಂತ plan ಮಾಡಿದ್ದಿ ಹೊಸ ವರ್ಷಕ್ಕೆ.

ಹೊಸ ವರ್ಷಕ್ಕೆ family ಒಟ್ಟಿಗೆ ಸ್ವಲ್ಪ ಎರಡು ದಿ ಮೂರು ದಿವಸ ಹೊರಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದೇನೆ ನೀವು? ನಾವು ಅದೇ friends ಎಲ್ಲ ಸಿಕ್ತೇವೆ ಅಂದಿರ್ ಈಗ ನಾವು ಹೊರಗ್ ಹೋಪ ಅಂದಿರ್.

ಹೌದಾ ಏನ್ ಆ ಎಲ್ಲಿಗ್ ಹೋಗ್ಬೇಕಂತ ಸ್ವಲ್ಪಾನು ಏನಾದ್ರು idea ಮಾಡಿದ್ದೀರಾ? ಹಾ ಇಲ್ಲೇ ಮನೆಹತ್ರ ಒಳ್ಳೊಳ್ಳೆ place ಇರದಲ್ವ beach ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ.

ನಮ್ದ್ ಇಲ್ಲೇ ಮಲ್ಪೆ beach ಉಂಟಲ್ಲಾ ಮಲ್ಪೆ beach ಗೆ ಹೋಪಾ ಅಂತಿದ್ರಪ್ಪ ಇಲ್ಲಾಂದ್ರೆ ಮುರುಡೇಶ್ವರ ಹೊಯ್ಕ್.

ನನ್ಗೆ ಇನ್ನೂ idea ಮಾಡ್ಲಿಲ್ಲ ನಿಮ್ಗೆ ಎಲ್ಲಾದ್ರೂ ಗೊತ್ತಿದೀಯಾ ಒಳ್ಳೆ place family ಒಟ್ಟಿಗೆ ಹೋಗ್ಲಿಕ್ಕೆ.

ಅಂದ್ರೆ family ಒಟ್ಟಿಗೆ ಅದೇ ಅಲ್ವ ಇವಾಗ ಮಲ್ಪೆ beach .

ದೇವಸ್ಥಾನ ಅಂದ್ರೆ ಮರುಡೇಶ್ವರ ಮತ್ತೆ ಉಡುಪಿ ಹೀಗೆ ಮಠ ಅದೆಲ್ಲ ಹತ್ರ ಬರ್ತದೆ.

ಎಂತ ಗೊತ್ತಾ ಅದು ಎರಡ್ ಮೂರ್ ದಿವಸ ಹೋಗ್ಬೇಕು ಇದು ಒಂದೇ ದಿವಸದಲ್ಲೇ ಹೋಗ್ಲಿಕ್ಕೆ ಆಗ್ತಾದಲ್ಲ.

ಹಾ ಹೌದು ನಿಮ್ಗೆ ಎರಡ್ ಮೂರ್ ದಿನ ಅಂದ್ರೆ ಹೊರಗಡೆನೇ ಹೋಗ್ಬೇಕಾಗುತ್ತೆ . ಹೌದು ದಕ್ಷಿಣ ಕನ್ನಡ ಬಿಟ್ಟೆ ಹೋಗ್ಬೇಕು ಅಂತ . ಮತ್ತೆ ಬೇರೆ ಎಂಥ plan ಮಾಡಿದ್ರಿ ಹೊಸ ವರ್ಷಕ್ಕೆ ಎಂತಾದ್ರೂ ಮಾಡುಕ್ ಅಂತ ಇತ್ತಾ. ಆ ಅದೇ ಚೆನ್ನಾಗಿ ಓದ್ಬೇಕು ನಾನ್ student ಅಲ್ವ ಹಾಗೆ ಮತ್ತೆ ಒಳ್ಳೆ job ತಕ್ಕೊಳ್ಬೇಕು.

ಇಷ್ಟೇ ಎರಡೇ ನೀವು ? ನಾವ್ ಅದೇ ನಾವ್ ಓದ್ತಾ ಇದ್ದೆ computer exam ಗೆಲ್ಲಾ.

ಇನ್ನೊಂದು ವರ್ಷ ಒಳ್ಳೆ ಒಂದ್ job ತಗೋಂಬೆಕ್ government job ತಗೊಂಬಾ ಅಂತಾ ಯಾವದೆಲ್ಲಾ competitive exam prepare ಆಗ್ತಾ ಇದ್ದೀರ? ನಮ್ದು ಇದು state ಮತ್ತೆ central ಎರಡಕ್ಕೂ prepare ಆಗ್ತಾ ಇದ್ದೀನಿ ಇವಾಗಾ.

ನೋಡ್ವ ಹೇಂಗಿತ್ತ್ ಅಂತ ಮತ್ತೆ ಸ್ವಲ್ಪ gym ಗೆ ಹೋಗ್ವ ಅಂತ ಇತ್ತ್.

Exercise ಎಲ್ಲ ಮಾಡಿ ಸ್ವಲ್ಪ health ಬಗ್ಗೆ ಇದ್ ಕೊಡವ ಅಂತ ಅಂದ್ರೆ ಹೊಸ ಎಲ್ಲ ವರ್ಷಕ್ಕೆ ಹಿಂಗೇ ಎಣಿಸ್ಕೊಳ್ತಿತ್ತ್ ಮಾಡುವ ಅಂತ.

But ನೋಡ್ಬೇಕ್ ಈ ವರ್ಷ ಆದ್ರೂ ಸ್ವಲ್ಪ ಇದ್ ಮಾಡುವ ಅಂತ. ಹಾ ನಿಮ್ದು ಮಾಡುದು ಮನೆಯಲ್ಲೇ ಮಾಡಿದ್ದ್ ಅಡಿಗೆ ತಿನ್ನುದು ಹಾಗೆ ಮಾಡ್ಬಹುದು. ಹೌದು ನೀವ್ ಎಂತ ಅಡಿಗೆ ಅಡಿಗೆ ಮಾಡ್ತೀರಾ ? ಇಲ್ಲ ಅಪಾ ನನ್ಗೆ ಚೂರು ಬರುದಿಲ್ಲ ಅಮ್ಮ ಮಾತ್ರ ಒಳ್ಳೆಒಳ್ಳೆ ರುಚಿ ರುಚಿಯಾಗಿ ಆರೋಗ್ಯದ್ದೇ ಮಾಡ್ತಾರೆ ಹಾಗೆ ಅದನ್ನೇ ತಿಂದು healthy ಆಗಿ ಇರುದು . ಈ ವರ್ಷ ಮುಂದಿನ್ ವರ್ಷ ಅಡಿಗೆ ಮಾಡ್ತೀನಿ ಅಂತ ಮಾಡ್ಕಣಿ ಅಲ್ಲ ಹೊಸ ವರ್ಷಕ್ಕೆ

ಬರೋದ್ರೊಳಗೆ ಅಡಿಗೆ ಮಾಡುದ್ ಒಂದ್ ಕಲ್ತ್ರೆ easy ಅಗ್ತ್ ಅಲ್ಲ ಮತ್ತೆ. ಅದೇ ಮತ್ತೆ job ಸಿಕ್ಕಿದ ಮೇಲೆ ಅಲ್ಲಿ ಕೂಡ ಮಾಡಬೇಕೆ ಸ್ವಲ್ಪ ಸ್ವಲ್ಪ ಕಲೀಬೇಕಾಗ್ತದೆ . ಅದೇ ಅದೇ ಈ ವರ್ಷ ಒಂದ್ ಅಡಿಗೆ ಮಾಡುದ್ ಕಲ್ತ್ಕಂಡ್ರೆ easy ಆಗ್ತದೆ. ಹಾ ಸೇರಿಸ್ಕೊಳ್ಳುತ್ತೆನೆ ಅದನ್ನು ಕೂಡ ಹೌದು ಮತ್ತೆ ಬೇರೆ ಎಂತಾದ್ರೂ ಮಾಡುಕ್ ಅಂತ plan ಮಾಡಿರಾ ಮುಂದೆ goal ಎಂತ ಇಟ್ಟಿರ ಈ ವರ್ಷ ಇದ್ ಮಾಡ್ಕ್ ಅಂತ.

Next ವರ್ಷ job ಸಿಗ್ಲೇ ಬೇಕುಂತ ಮತ್ತೆ ಮತ್ತೆ ಏನಿಲ್ಲ ಅದೊಂದೇ correct ಆಗಿ ಇಟ್ಕೊಂಡ್ ಇರುವಂತದಂದ್ರೆ ಮತ್ತೆ ಈಗ ಹೇಳಿದ್ರಲ್ವಾ ಅಡಿಗೇ ಒಂದ್ ಸ್ವಲ್ಪ ಕಲಿಬೇಕು ಆಮೇಲೆ? ಎಲ್ಲ ಪ್ರತಿ ವರ್ಷ ಹಂಗೆ ಎನ್ಸ್ಕಂತ ಹೊತ್ತ್ ನಾವು but follow ಮಾಡ್ಕಲ್ಲ.

ಇದ್ ಮಾಡ್ಕೊಂಡ್ ಹೊರ್ರೆ correct follow ಮಾಡಿದ್ರೆ ಎಲ್ಲದು ಅತ್ತ್ ಅಂದ್ರೆ ಪ್ರತಿ ವರ್ಷ ನಮ್ದು improvement ಕಾಣ್ತ ಹೋಗಬಹುದ್.

ಇಲ್ಲಾಂದ್ರೆ ಎಲ್ಲ ವರ್ಷ ಒಂದೇ ಆಗಿರುತ್ತ್ ಇವಾಗ ವರ್ಷ ವರ್ಷ ಪ್ರತಿ ವರ್ಷ ಬಂದದ್ದೇ ಗೊತ್ತತ್ತಿಲ್ಲ last ವರ್ಷ ಗೊತ್ತಾಯಿಲ್ಲ ಈಗ ಮುಂದಿನ ವರ್ಷ ಬಂದಾಯ್ತ್ ಈಗ

ಈಗಲೇ ತೆಗ್ದ್ ಇಟ್ಟಿದೀರಾ ಏನಾದ್ರು ಪುಸ್ತಕ ಎಲ್ಲ competitive exam ಗೆ. ಹಾ ನಂದು already ಓದ್ತಾ ಇದ್ದೇವೆ ಈಗ already ಇದ್ ಮಾಡ್ತಾ ಇತ್ತ್ prepare ಆಗ್ತಾ ಇತ್ತಾ.

Next ಇವಾಗ exam ಎಲ್ಲ calfor ಆಗ್ತದಲ್ಲ.

ಆವಾಗ next year attempt ಕೊಡ್ವ ಅಂತ. ನೋಡ್ವ ನಮ್ಮಿಬ್ರ ಏನು change ಆಗಬಹುದಾ next year . ಅದೇ ಅದೇ next year change ಮಾಡ್ಕನ್ಕ್ ಈಗ ನಾವು .

ಊಟ ಆಯಿಲ್ಲ ಈಗ ನಿಮ್ದ್ ಆಯ್ತಾ ? ಇಲ್ಲ ಇನ್ ಆಗ್ಬೇಕಷ್ಟೆ. ನೀವ್ ಎಂಥ ಅಮ್ಮ ಎಂತ ಅಡಿಗೆ ಮಾಡಿರ್? ಅಡಿಗೆ ಬೆಳೆ ಸಾರು ಮತ್ತೆ ಪಲ್ಯ ಹೆಸ್ರು ಕಾಳು ಮೊಳಕೆ ಬೆರಿಸಿದ್ದು ಅದೇ ಆರೋಗ್ಯವಾಗಿ ಇರ್ಬೇಕಲ್ವಾ . ಹೋ ಹಾ ಅದೇ ಹಸಿವಾಗ್ತಿದೆ.

ಹೌದು ಹಾಗೆ ಸರಿ ಊಟ ಮಾಡ್ಲಿಕ್ಕೆ ಹೋಗುವಾ ಸರಿ.

ಸ್ನೇಹ ಎಂತ ಗೊತ್ತುಂಟ ನಮ್ಮದು college ನಾಡ್ದು ಬೀಳ್ಕೊಡುಗೆ ಸಮಾರಂಭ ಉಂಟ ಆಯ್ತಾ ನಾನ್ ಉಂಟಲ್ಲ ಎಂತ ಬಟ್ಟೆ ಹಾಕುದು ಯಾವುದು ಹಾಕುದಂತ ಕಾಯ್ತಾ ಇದ್ದೇನೆ. ಅಂತ ಕಾಯ್ತಿದ್ದೇನೆ ಆಯ್ತಾ ನಮ್ಗೆ ಬಾರಿ ಗಮ್ಮತ್ತು ನಮ್ಗೆ ಉಂಟಲ್ಲ ಇನ್ನೂ ಪರೀಕ್ಷೆಗಿಂತ ಮುಂಚೆ ಒಂದು ಗಮ್ಮತ್ತ್ ಅಂದ್ರೆ ಬೀಳ್ಕೊಡುಗೆ ಸಮಾರಂಭ ಮಾತ್ರಲ್ಲ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಗೆ ಬೇಕಾದುದೆಲ್ಲಾ ಹಾಕ್ಬೋದು ನಮ್ಗೆ ನಮ್ದು. Sir ನಮ್ಗೆ ಎಂತ ಬೇ~ ಯಾವ ಬಟ್ಟೆ ಬೇಕಾದರೂ ಹಾಕಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಸೀರೆ ಹಾಕುವ ಅಂತ ಇದ್ದೇವೆ ನಾವು class ಅದ್ದು ಹುಡಿಗಿಯರೆಲ್ಲ ಮತ್ತೆ ಹುಡುಗರು ಪಂಚೆ ಮತ್ತೆ shirt ಹಾಕ್ತಾರಂತ. ನಾವೆಲ್ಲ ಕಾಯ್ತಿದ್ದೇವೆ ನಮ್ಗೆ dance ಮಾಡ್ಲಿಕ್ಕೆ ಉಂಟು ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮದು ಇಷ್ಟು ದಿನದ ನಾಲ್ಕು ವರ್ಷದ ನೆನಪುಗಳನ್ನೆಲ್ಲ ಹಂಚಿಕೊಳ್ಬೇಕು ಮತ್ತೆ ನಾವು ಸಿಗುದಿಲ್ಲ ಸಿಗ್ತೇವೆ ಆದ್ರೆ ಹೀಗೆ ಎಲ್ರೂ ಒಟ್ಟಿಗೆ ಸಿಗೋದಿಲ್ಲ ಅಲ್ಲ. Kerala ದವರೆಲ್ಲ ಅವರ ಊರಿಗೆ ಹೋಗ್ತಾರೆ ಮತ್ತೆ ಬೇರೆ ಬೇರೆ ಆ ho~ hostel ಅಲ್ಲಿ ಇರುವವರೆಲ್ಲ ಅವರವರ ಊರಿಗೆ ಹೋಗ್ತಾರೆ ನಾವಿನ್ನು ಯಾ~ ಯಾವದೊ ಒಂದು. ಊರಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಆದ್ರೆ ಇಷ್ಟು ಒಳ್ಳೇದು college life ಎಲ್ಲಾ ನಮ್ದು ಮುಗಿತದೆ ಬೀಳ್ಕೊಡುಗೆ ಸಮಾರಂಬಕ್ಕೆ ನಮ್ದು ಆ ನಮ್ದು ಕಿರಿಯರು ಸಹ ಬರ್ತಾರೆ ಅಂತೆ ಅವ್ರಿಗೆಸ. ಅ ಯ~ ಆಹ್ವಾನ ಕೊಟ್ಟಿದರಂತೆ ಇನ್ನು ಯಾವಾಗ ಬರ್ತದೆಂತ ಕಾಯ್ತಿದ್ದೇವೆ ಯಾವಾಗ ಬರ್ತದೆ ಯಾವಾಗ ನಾವು ಹೊರಡ್ಕೊಂಡು ಹೋಗ್ತೆವಂತ. ಕೆಲವ್ ಸರಿ ಅನಿಸ್ತದೆ ಮೆಲ್ಲ ಬರ್ಲಿ ಮೆಲ್ಲ ಬರ್ಲಿ ಮತ್ತೆ ಬೀಳ್ಕೊಡುಗೆ ಸಮಾರಂಭ ಮುಗಿದ್ಮೇಲೆ ನಮ್ಗೆ ಪರೀಕ್ಷೆ ಅಲ್ಲ ಅದಕ್ಕೆ ಒಂದ್ಸರಿ ಮೆಲ್ಲ ಬರ್ಲಿ ಮೆಲ್ಲ ಬರ್ಲಿ ಅಂತ ಅನಿಸ್ತದೆ ಆದ್ರೆ ಆ ದಿನಕೊಸ್ಕರ ಕಾಯ್ತಾ ಇದ್ದೇನೆ ನಂದು ಸೀರೆ. ಬೀಳ್ಕೊಡುಗೆ ಸಮಾರಂಭಕ್ಕೆ ಸೀರೆ ಇನ್ನೂ ಸರೆ ಆಗ್ಲಿಲ್ಲ ರವಕೆ ಹೊಲಿಲಿಕ್ಕೆ ಕೊಟ್ಟಿದ್ದೇನೆ ಆದ್ರೆ ಅಷ್ಟು ಒಳ್ಳೆಯದು ನ ತರಗತಿಯ ದಿನಗಳನ್ನು ನನ್ನ ಜೀವನದಲ್ಲಿ ನಾನು. ನೋಡ್ಲಿಕ್ಕೇ ಇಲ್ಲ ಇನ್ನು ಬೀಳ್ಕೊಡುಗೆ ಸಮಾರಂಭಕ್ಕೆ ಉಂಟಲ್ಲ ನಾವೆಲ್ಲ ನಾವೆಲ್ಲ dance ಮಾಡುವ ಆಯ್ತಾ ಎಲ್ಲರೂ ಸಹ ತರಗತಿ ಅವ್ರು dance ಮಾಡುವ ಆಯ್ತಾ. ಮುಂಚಿನದೆಲ್ಲ memories ಗಳನ್ನೆಲ್ಲ ಹಂಚಿಕೊಳ್ಳುವ ಆಯ್ತಾ ಹೌದು ಮತ್ತೆ ನಾವು ಎಂತ ಕೊಡುವುದು ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮದು ತರಗತಿಗೆ ಏನಾದ್ರೂ ಕೊಡ್ಬೇಕಲ್ಲ ನಾವು ನಾವೆಲ್ಲರಿಗೆಸ ಕೊಡುವ ಆಯ್ತಾ ಬಹುಮಾನವನ್ನು. ನಮ್ಮದು ಶಿಕ್ಷಕರಿಗೆ ಮತ್ತೆ ನಮ್ಮದು aunty ಇದ್ದಾರಲ್ಲ ಅವರು ನಮಗೆ ಎಲ್ಲ clean ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆ ಎಲ್ಲ ಕೊಡಬೇಕಲ್ಲ lab ನವರಿಗೆ ಎಲ್ಲರಿಗೆಸ ಕೊಡುವ ಆಯ್ತಾ gift ಹೌದು ನಾವಿನ್ನು ಇರುವುದಿಲ್ಲ ಅಲ್ಲ. ನಾವಿನ್ನು ಯಾರ್ ಇನ್ನೂ ಬಂದ್ರೆ ಎಲ್ಲಾ ಬರ್ತಾರೆ ಆದ್ರೆ ಎಲ್ರೂ ಒಟ್ಟಿಗೆ ಸಿಗುವುದಿಲ್ಲಲ್ಲ ಮತ್ತೆ ಎಲ್ಲರೂ ಒಟ್ಟಿಗೆ ಉಂಟಲ್ಲ ಒಂದು photo ತೆಗಿತಾರೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲ ನಮ್ದು group photo . ಎಲ್ಲರದ್ದುಸ ಎಲ್ಲರುಸಾ ಇರ್ಬೇಕು ಮತ್ತೆ ತಿಂಡಿ ಅದು ಎಂತ ಅಂತ ಗೊತ್ತಿಲ್ಲ ಬೀಳ್ಕೊಡುಗೆ ಸಮಾರಂಭಕ್ಕೆ ಕೊಡ್ಬೋದು ಗಮ್ಮತ್ತ್ ಮಾಡ್ಬೋದು ನಮ್ಮದು ಹಿರಿಯರದ್ದುಸ ಬೀಳ್ಕೊಡುಗೆ ಸಮಾರಂಭವನ್ನು ಭಾರಿ ಗಮ್ಮತ್ತ್. ಮಾಡಿದ್ದಾರಂತೆ ನಮ್ಗೆಸ ಮಾಡ್ಬೋದು ಹೌದು ಹೌದು ನಾಡ್ದು ಉಂಟಲ್ಲ ಎಲ್ಲರೂ ಭಾರಿ ಚಂದ ಚಂದ ಆಗಿ ಬರ್ತೇವೆ ಆಯ್ತಾ ಎಲ್ಲರೂ ಈಗಲೇ ಎಲ್ಲ ಶುರು ಮಾಡಿದ್ದಾರೆ ಎಲ್ಲಾ. ಬಟ್ಟೆ ತಕೊಳ್ಳಿಕ್ಕೆ ಹಾಗೆ ಜುಮ್ಕಿ ತಕೊಳ್ಳಿಕ್ಕೆ ಅದು ಇದು ಅಂತ ಎಲ್ಲರೂ ಅಂದ್ರು मेहंदी ನಮ್ಗೆ मेहंदी ಇಡ್ಬೇಕು ಬೀಳ್ಕೊಡುಗೆ ಸಮಾರಂಭಕ್ಕೆ ಗೊತ್ತಿಲ್ಲ ಎಂತ ಆಗ್ತದೆ ಅಂತ ಮತ್ತೆ ಬೀಳ್ಕೊಡುಗೆ ಸಮಾರಂಭಕ್ಕೆ. मेहंदी ಇರ್~ ಹಾಕ್ಬೋದು ಮತ್ತೆ ಇನ್ನೊಂದು ದಿನ ಬರುವಾಗ ನಮ್ಗೆ ಹ~ ಆಗುದಿಲ್ಲ ಅಲ್ಲ ನಮ್ಗೆ ಮತ್ತೇ ಇದಕ್ಕೆ co~ co~ ತರಗತಿಗೆ ಬರುವಾಗ ಹಾಕ್ಲಿಕ್ಕಿಲ್ಲಲ್ಲ मेहंदी ಎಂತ ಆಗ್ತದೆ ಅಂತ ನೋಡ್ಬೇಕು. ಮತ್ತೆ ನಮ್ಮ ಬಗ್ಗೆ ಮಾತಾಡ್ಬೋದು ನಮ್ಮದು ಶಿಕ್ಷಕರು ನಮ್ಮನ್ನು ಹೊಗಳ್ಬೋದು ನಮ್ಗೆ ಇಡೀ ನಮ್ಗೆ ವರ್ಷದಿಂದ ನಮ್ಗೆ ಬೈತನೆೇ ಇದ್ದದಲ್ಲ ಇನ್ನ ಇವತ್ತಾದ್ರು ಒಂದು ದಿನ ನಮ್ಗೆ ಬೀಳ್ಕೊಡುಗೆ ಸಮಾರಂಭಕ್ಕಾದ್ರು ಒಂದು ದಿನ ನಮ್ಗೆ. ನಮ್ಗೆ ಒಂದು ದಿನ ನಮ್ಗೆ ಹೊಗಳ್ಬೋದು ನಾನ್ ಮಾತ್ರ ಕಾಯ್ತಾ ಇದ್ದೇನೆ ಆಯ್ತಾ ಬೀಳ್ಕೊಡುಗೆ ಸಮಾರಂಭ ಯಾವಾಗ ಬರ್ತದೆ ಯಾವಾಗ ನಾವು ಗಮ್ಮತ್ತ್ ಮಾಡ್ತೇವೆ ಅಂತ.

ನಾನು ಮೊನ್ನೆ ಇದು ದೇವಸ್ಥಾನಕ್ಕೆ ಹೋಗಿದ್ದೆ ಇದು ಸುಬ್ರಮಣ್ಯ ದೇವಸ್ಥಾನಕ್ಕೆ ಎಂತ ಚಂದ ಉಂಟು ಅದು ದೇವಸ್ಥಾನ ಅಂದ್ರೆ ಒಬ್ಬೊ ನನ್ಗೆ ಅಂದ್ರೆ ಅಲ್ಲಿ ಹೀಗೆ ಹೋದದಲ್ವ ನಂಗೆ ಅಲ್ಲಿ ಒಂದು ಹರಕೆ ಇತ್ತು ಅಲ್ಲಿ. ಅಂದ್ರೆ ಅದು ನಾಗ ದೇವರದ್ದು ಅಂದ್ರೆ ಹಾವು ಉಂಟಲ್ಲ ನಾಗರ ಹಾವದ್ದು ನೋಡಿದ್ದು ಅದು ನೋಡಿ ಅಂದ್ರೆ ಸತ್ತದ್ದು ನೋಡಿಡ್ರೆ ಅದು ಅದಕ್ಕೆ ಎಂತ ಮಾಡ್ಬೇಕು ಅಂತ ಹೇಳ್ತಾರೆ ಪೂಜೆ ಅದಕ್ಕೆ ಮತ್ತೆ ಇಲ್ಲಿ ಎಲ್ಲ. ಮಾಡಿದ್ರೆ ತುಂಬಾ costly ಹೇಳ್ತಾರೆ ತುಂಬಾ ಹಣ ಖರ್ಚಾಗ್ತದೆ ಅದಕ್ಕೆ ನಮ್ಮತ್ರ ಅಷ್ಟು ಹಣ ಇರ್ಲಿಲ್ಲ ಅದಕ್ಕೆ ಮತ್ತೆ ನಾವು ಅಲ್ಲಿಂದ ಹ್ಮ್‌ ಇದು ಸುಬ್ರಮಣ್ಯದಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಆಗ್ತದೆ ಮಾತ್ರ ನಾವು computer ಅಲ್ಲೆಲ್ಲ ಅದು register ಮಾಡ್ಬೇಕು ಅಂತ ಹೇಳ್ತಿದ್ರು. ಹಾಗೆ ನಾವು ಸುಬ್ರಮಣ್ಯಕ್ಕೆ ಹೋಗಿದ್ವಿ ಅಲ್ಲಿ ನಾನು, ನನ್ನ ಗಂಡ, ನನ್ನ ನಮ್ಮ ಅತ್ತೆ ಒಟ್ಟಿಗೆ ಹೋಗಿದ್ವಿ ಒಂದು ಗಾಡಿ ಮಾಡ್ಕೊಂಡು ಹಾಗೆ ಅಲ್ಲಿ ಅದು ಮುಂಚಿನ ದಿವಸವೇ ಹೋಗ್ಲಿಕ್ಕೆ. ಹ್ಮ್‌ ಈಗ ನಾಳೆ ಪೂಜೆ ಆದ್ರೆ ಇವತ್ತೇ ಹೋಗ್ಲಿಕ್ಕೆ ಇವತ್ತ್ ಹ ಹಾಗೆ ಹೋದದ್ದು ಹೋಗಿ ಇದು ಹ್ಮ್‌ ಪೂಜೆಯ ಭಟ್ರು ಬೆಳಿಗ್ಗೆ ಬೇಗ ನಮ್ಗೆ ಎಬ್ಬಿ~ ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಮಾಡಿ ಬರ್ಬೇಕಂತ ಹಾಗೆ ಐದು ಗಂಟೆಗೆ. ಬೇಗ ಬೇಗ ಸ್ನಾನ ಮಾಡಿ ಅಲ್ಲಿ ಒಂದು hall ಅಲ್ಲಿ ಎಲ್ಲರು ಸಾರ್ವಜನಿಕವಾಗಿ ಅದು ಪೂಜೆ ನಡಿಯುದು ಸಾರ್ವಜನಿಕ ಪೂಜೆಯಲ್ಲಿ ಕುತ್ಕೊಳಿಕ್ಕೆ ನಮಗೆ ಎಂತದ್ದು number ಎಲ್ಲ ಹಾಕಿರ್ತದೆ ಹಾಗೆ ಅಲ್ಲಿ ಕೂತ್ಕೊಂಡ್ವಿ ಪೂಜೆ ಎಲ್ಲ ಮಾಡಿ ಅದ್ರುದೆಂತದೊ. ಸರ್ಪ ಸಂಸ್ಕಾರ ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ಪೂಜೆ ಮಾಡಿದ್ರು ಅ~ ಅದಕ್ಕೆ ಪೂಜೆ ಮಾಡುವಾಗ ಮಾಡಿ ಆದ ಮೇಲೆ ಅದು ಎರಡು ದಿವ್ಸ ಏನಾ ಇತ್ತು ಹಾಗೆ ಪೂಜೆ ಮಾಡಿ ಆದ್ಮೇಲೆ ಅವರು ಹೇಳಿದ್ದಾರೆ ನೀವು ಎಂತ ಕೂಡ ಅದು ಬೆಳ್ಳುಳ್ಳಿ ಎಲ್ಲ ಹಾಕಿದ ಪದಾರ್ಥ. ಎಲ್ಲ ಅಂತೆಲ್ಲ ತಿನ್ಬಾರ್ದು ಹಾಗೆಲ್ಲ ಹೇಳಿದ್ರು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಅದು ಎಂತ ಮಡಿಯಲ್ಲಿ ಇರ್ಬೇಕಂತ ಹಾಗೆ ಮತ್ತೆ ನಾವು ಎಂತ ಮಾಡುದು ಎಂತ ಕೂಡ ತಿನ್ಲಿಲ್ಲ ಅವರು ದೇವಸ್ಥಾನ್ದೇ ಊಟ ಮಾಡ್ಬೇಕು ಎಲ್ಲ ಹೇಳಿದ್ರು ಹಾಗೆ ದೇವಸ್ಥಾನ್ದೇ ಊಟ ಮಾಡಿ ಆ ದಿವ್ಸ ಎಂತ ತಿನ್ಲಿಲ್ಲ. ಅದೇ normal ಅಲ್ಲಿದೇ ಊಟ ಮತ್ತೆ ಚಾ ಚಾ ಕುಡಿಬೋದಿತ್ತು ಮತ್ತೆ ಎಂತ ನಮ್ಗೆ ಅಲ್ಲಿ ಸ್ವಲ್ಪ Gobi Manchuri ಎಲ್ಲ ಇತ್ತು ತಿನ್ಲಿಕ್ಕೆ ಇರ್ಲಿಲ್ಲಲ್ವಾ ಹಾಗೆ ಮತ್ತೆಂತ ಮಾಡುದು ಅದನ್ನೆಲ್ಲ ತಿನ್ಲಿಕ್ಕೆ ಆಗುದಿಲ್ಲ ಮತ್ತೆ ಎರಡ್ ದಿವ್ಸದಲ್ಲಿ ಪೂಜೆ ಮುಗಿತದು. ಪೂಜೆ ಮುಗ್ದು ಮತ್ತೆ ಅಲ್ಲಿಂದ ಹೊರಡುವಾಗ ಎಲ್ಲ ಆಚೆ ಈಚೆ ಎಲ್ಲ ತಿರ್ಗಿ ಬಂದದ್ದು ಅಲ್ಲಿ ನದಿ ಎಲ್ಲ ಉಂಟು ಸ್ನಾನ ಮಾಡ್ಲಿಕ್ಕೆ ಆ ಕಡೆ ಎಲ್ಲ ತುಂಬಾ ನೋಡ್ಲಿಕ್ಕೆ ಕೂಡ ನೋಡುವಂತದ್ದೆ ಸ್ಥಳ ಅದು ಮುಂಚೆಯಿಂದಲೂ ತುಂಬಾ. ಪ್ರಸಿದ್ಧಿಯಾದ ಸ್ಥಳ ಅದು ಸುಬ್ರಮಣ್ಯ ದೇವರದ್ದು ಹಾಗೆ ಅಲ್ಲಿ ಹೋಗಿ ಅಲ್ಲಿಂದ ಬರುವಾಗ ಮತ್ತೆ ಧರ್ಮಸ್ಥಳ ಸಿಗ್ತದೆ ಹಾಗೆ ಅಲ್ಲಿಂದ ಒಂದೊಂದೆ ದೇವಸ್ಥಾನಕ್ಕೆ ಹೋಗಿ ಬಂದದ್ದು ಯಾವತ್ತು ಹೋಗುದಿಲ್ಲ ನಾವು. ಹೋಗುದು ಕಡಿಮೆ ಹಾಗೆ ಅದು ಹರಕೆ ಇತ್ತಲ್ವ ಹಾಗೆ ಹೋಗಿ ಅಲ್ಲಿ ಎಲ್ಲ ಇದ್ಮಾಡಿ ಮತ್ತೆ ಅದೊಂದು ಹರಕೆಯನ್ನು ತೀರಿಸಿದ್ವಿ ಅಲ್ಲಿಂದ ಅವರು ಹೇಳಿದ್ದಾರೆ ಭಟ್ರು first ಗೆ ನಿಮ್ಮನೆಗೆ ಹೋದ ಮೇಲೆ ಕೂಡ. ಇದು ತರಕಾರಿಯೇ ತಿನ್ನಬೇಕು ಅದಕ್ಕೆ ಅದು ಗಂಧ ಕೊಟ್ಟಿದ್ರು ನಮ್ಗೆ ಅದು ಗಂಧ ಇಷ್ಟು ದಿವ್ಸ ಅಂತ ತಗೊಳ್ಬೇಕು ಅಂತೇಳಿದ್ರು ಹಾಗೆ ನಾವು ಅದನ್ನು ತಂದು ಮತ್ತೆ ಅದನ್ನು ಅದರ ಶಾಸ್ತ್ರ ಪ್ರಕಾರ ಅದು ದೇವರ ಇದು. ಇದರಲ್ಲಿ ಇಡ್ಲಿಕ್ಕೆ ಒಂದು ಎರಡು ಕಡ್ಡಿ ಗಂಧದ ಕಡ್ಡಿ ಕೂಡ ಕೊಟ್ಟಿದ್ರು ಹಾಗೆ ಅದನ್ನು ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ಬೇಕಂತೆ ಪೂಜೆ ಮಾಡಿ ಒಂದು ಹತ್ತು ದಿವ್ಸ ನ ಏನಾ ಹತ್ತು ಹನ್ನೆರಡು ದಿವ್ಸ ಪೂಜೆ ಮಾಡಿದ್ವಿ ನಾವು. ಪೂಜೆ ಮಾಡಿ ಅದು ಹೇಳಿದ್ದಾರೆ ಅದು ಪೂಜೆ ಮಾಡುವಾಗ ನೀವು ಮಡಿಯಲ್ಲಿ ಇರ್ಬೇಕು ಮಡಿಯಲ್ಲಿ ಅಂದ್ರೆ ಎಂತ ತರಕಾರಿ ಮಾತ್ರ ತಿನ್ಬೇಕು ಕೋಳಿ ಎಲ್ಲ ತಿನ್ಲೆ ಇದೆ ಎಲ್ಲ ಮಾಂಸ ಎಲ್ಲ ತಿನ್ಬಾರ್ದು ಹಾಗೆಲ್ಲ ಹೇಳಿದ್ರು. ತಿನ್ಲಿಲ್ಲ ನಾವು ಕೂಡ ಅದು correct ಅವರು ಹೇಳಿದ ಹಾಗೆವೇ ಮಾಡಿದ್ದೇವೆ ಹಾಗೆ ಅಂತೂ ಅದೊಂದು ನಮ್ಮ ಅದು ಹರಕೆ ಇದು ಅದು ಪೂಜೆ ಕೊಡುದು ಕೂಡ ಇತ್ತು ನಮ್ಗೆ ಅಲ್ಲಿ ಒಂದು ಹೋದಾಗು ಆಯ್ತು ಇಲ್ಲದ್ರೆ. ಕಡಿಮೆ ನಾವು ಆಚೆ ಎಲ್ಲ ಹೋದದಲ್ವ ಹೀಗೆ ಪೂಜೆ ಇದ್ದದ್ರಿಂದ ಅದೊಂದು ತುಂಬಾ ಖುಷಿಯಾಗಿತ್ತು ಅದು ಆ ದೇವಸ್ಥಾನ ಕೂಡ ಅಷ್ಟು ಚಂದ ಉಂಟು ಎಲ್ಲ ತೆರಿಗೆ ಎಲ್ಲ ಬಂದು ಮತ್ತೆ ತುಂಬಾ ಯಾತ್ರಿಕರು ಬರ್ತಾರೆ ಅಲ್ಲಿ ಎಂತ ಜನ ತುಂಬಾ ಇರ್ತಾರೆ ಹಾಗೆ ತುಂಬಾ ಖುಷಿಯಾಗಿತ್ತು. ಹಾಗೆ ಮತ್ತೆ ನಮ್ಮ ಮಗುವಿಗೆ ಒಂದು ಇದು ಅವಳಿಗೆ ದೂರ ಹೋದ್ರೆ ಆಗುದಿಲ್ಲ ಅವಳ್ದು ಒಂದೇ ಯಾವಾಗ ಮನೆಗೆ ಹೋಗುದು ಮನೆಗೆ ಹೋಗುದು ಅಂತ ಹಾಗೆ ಮತ್ತೆ ನಾವು ಗಾಡಿ ಮಾಡ್ಕೊಂಡು ಹೋಗಿದ್ವಲ್ಲ ಮತ್ತೆ ಬಂದ್ವಿ ಒಂದೆರಡು ದಿವ್ಸ ಇದ್ವಿ ಅಲ್ಲಿ. ಹಾಗೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಅಲ್ಲಿ ತುಂಬಾ ಪ್ರಸಾದ ಪ್ರಸಾದ ಎಲ್ಲ ತರ್ತಾರೆ ಪ್ರಸಾದ ಎಲ್ಲ ತಗೊಂಡ್ಬಂದಿದ್ವಿ ಮತ್ತೆ ಮನೆಯಲ್ಲಿ ನಮ್ಮ ಅಕ್ಕ ಪಕ್ಕದವರಿಗು ಕೂಡಾ ಪ್ರಸಾದ ಎಲ್ಲ ಕೊಟ್ವಿ ಅದು ದೇವಸ್ಥಾನಕ್ಕೆ ಹೋದದಲ್ವ ಎಲ್ಲರಿಗೂ ಹಾಗೆ ತುಂಬಾ. ಖುಷಿಯಾಗಿತ್ತು ನೋಡುವಂತದ್ದೇ ಸ್ಥಳ ಎಲ್ಲರು ಅಂತ ಪ್ರಸಿದ್ಧಿ ಸ್ಥಳಲ್ವ ಅದು.

ಹ್ಮ್, mobile, mobile ಈಗಿನ ಕಾಲದಾಗ ಬಾಳ important, mobile ಇರಲಾರದ ಜೀವನಾನೆ ಇರಲಾರದಂಗೈತಿ, ಇಗ ಒ~ ಒಂದ ಹೊತ್ತಿನ ಊಟಾ ಇಲ್ಲಾಂದ್ರೂ ಪರವಾಗಿಲ್ಲಾ ಅದ್ರ mobile ಬೇಕೆ ಬೇಕ ಮನುಷ್ಯಗೀಗ ಹಂಗ ಆಗೈತಿ ಜೀವನಾ. ಎಲ್ಲಾ ಎಲ್ಲ mobile ಮೇಲೆ ನಿಂತೈತಿ a to z , ಪ್ರತಿವೊಂದನು ನೀವ್ ಕಿಶೆದಾಗ ಒಂದ ರೂಪಾಯಿ ಇಲ್ಲಾ ಅಂದ್ರು ಪರವಾಗಿಲ್ಲ mobile ಇದ್ರ ಸಾಕು, ಎಲ್ಲ್ ಬೇಕಾದಲ್ಲಿ ಹೋಗಬಹುದು ಏನ ಬೇಕಾ ಅದು pay ಮಾಡಬಹುದು ಏನ ಬೇಕಾ ಅದು ತಗೋಬಹುದು. ನಾವ mobile ದಾಗ ಕುಂತಲ್ಲೆ ಎಲ್ಲಾ knowledge ತಗೋಬಹುದು, mobile ನ ನಾವು ಒಳ್ಳೆದುನ್ನು ತಗೋಬಹುದು, ಕೆಟ್ಟದನ್ನು ತಗೋಬಹುದು ಅದ ನಮ್ಮ ಮ್ಯಾಲೆ depend ಇರತೈತಿ, ಕೆಲವೊಬ್ಬರು ಕೆಟ್ಟದನ್ನ ತಗೋತಾರ, ಕೆಲವೊಬ್ಬರು ಒಳ್ಳೆದನ್ನ ತಗೋತಾರ ಒಳ್ಳೆದನ್ನ ತಗೊಂಡೋರು ಎಷ್ಟೋ ಮಂದಿ ಉದಾಹರಣೆಯಾಗಿದರ.

ಎಷ್ಟೋ ಮಂದಿ ದೊಡ್ಡ ಸ್ಥಾನದಾಗ ಹೋಗಿದಾರ, ಎಲ್ಲ mobile ನಾಗ lock down ಅಂತ ಸಂದರ್ಭದಾಗ ಎಲ್ಲಾ ಎಂತೆಂತಾ class ಗಳು mobile ನಾಗ ಇದ್ದವು, ಎಷ್ಟ ಸಣ್ಣ ಸಣ್ಣ ಮಕ್ಕಳಿಗ ಸಹಿತ mobile ನಾಗ mobile ದ ಜ್ಞಾನ ಬಂತ ಅವಾಗ ಅವಕ್ಕು mobile need ಆಯ್ತ್, important ಆಯಿತು mobile urgent ಬೇಕೇ ಆಯ್ತು. ಯಾಕಂದ್ರ ಪ್ರತಿ ಒಂದು class mobile ನಾಗ ನಡದ್ವ ಎಲ್ಲಾ mobile ನಾಗ, ಎಲ್ಲೊ ತಂದಿ ತಾಯಿ ದೂರ ಇರ್ತರ ಮಕ್ಕಳ ಒಂದ ಕಡೆ ಇರ್ತಾರ ದಿನಾ ನೊಡಬಹುದು ಅವ್ರಿಗೆ, ಅದು mobile ಯಿಂದ ಸಾಧ್ಯ ಆಯಿತು, video call ಮಾಡ್ಕೊಂತ ದಿನಾ ನೋಡಬಹುದು, ಇದೆಲ್ಲಾ mobile ತ ಬಾಳ ಉಪಯೋಗ ಆಗೇದ. ಕೆಲವ ಮಂದಿ mobile ಗ mobile ತ ಕೆಲವ ಮಂದಿ mobile ತ ಹಾನಿಗೂ ಒಳಗಾಗ್ಯಾರ, ಕೆಲವ ಮಂದಿ mobile ತ ಉದ್ದಾರನು ಆಗ್ಯಾರ mobile use ಮಾಡಿ use ಮಾಡಿ ಎಷ್ಟೋ ಜನಾ PUBG ಅಂತ game ಗಳು ಬಂದ್ವು, ಅವಾಗ ಎಷ್ಟೋ ಮಂದಿ ಜೀವಾ ಕಳಕೊಂಡರು. ಅದಕ್ಕ addict ಆಗ್ಬಿಟ್ರು, ಹಂಗ ಹಂಗ ಹಾಳಾಗೊರು ಬಾಳ ಜನಾ ಇದಾರ, ಆದರ ನಾವು ನಾವು ನೊಡೊ ದೃಷ್ಟಿ ಮ್ಯಾಲೆ ಇರತೈತಿ mobile ಎಸ್ಟ್ important ಅನ್ನದು ಪ್ರತಿಯೊಬ್ಬ ವ್ಯಕ್ತಿಗು ಗೊತ್ತಿರತೈತಿ, ಯಾರ ಬೆಳವಣಿಗೆ ಆಗ್ಬೇಕ ಅಂತಿರ್ತಾರ. ಅವ್ರಿಗೆ mobile ಬಗ್ಗೆ mobile ಬಗ್ಗೆ ಬಾಳ ಇದು ಇರತೈತಿ, mobile ಎಷ್ಟು ಉಪಯುಕ್ತ ಅನ್ನೋದು ಅವ್ರಿಗೆ ಗೊತ್ತಿರತೈತಿ, ಬರೆ mobile ಆದಲಪಾ ಅಂತ ಎಷ್ಟೋ ಜನಾ ಅದನ್ನ ಹೆಂಗ ಬೇಕಾದಂಗ use ಮಾಡ್ತಾರಾ, so mobile mobile ಅನ್ನ ಎಲ್ಲ ಏನೆಲ್ಲಾ ನೋಡಬಹುದಾ ರೀ ಎಷ್ಟೆಲ್ಲ ನೋಡಬಹುದು ನಾವು. Movie ನೋಡಬಹುದು ಏನ್ ಬೇಕಾದ್ರು ನೋಡ್ಬಹುದ್ ನಾವ್, ಎಷ್ಟ ಬೇಕಾದ mobile ಎಷ್ಟೋ ಜನಾ ರೊಕ್ಕಗಳಸ್ತಾರ ಎಷ್ಟ ಹಣಗಳಸ್ತರ, YouTube ಅಂತ channel ಗಳು YouTube ಅಂತ channel ಗಳನ್ನು ಮೊನ್ನೆ ನೋಡದೆ ಒಬ್ರು ಎಂಟ ಲಕ್ಷ ರೂಪಾಯಿಗಳ್ಸಿದಾರ. ಬರೇ YouTube ಇಂದ ಎಲ್ಲಿ ಕುಂತಲ್ಲಿ ಯಾವ software engineer ಅಷ್ಟ್ ಗಳಿಸಿರಲಿಲ್ಲಾ, ಅಷ್ಟು mobile ತ ಗಳಿಕಿ ಅದ, ಅಷ್ಟು mobile ತ ಲಾಭ ಅದ, ಆದ್ರೆ ಕೆಲವೊಂದು ಸಲಾ ಸಣ್ಣಸಣ್ಣ ಮಕ್ಕಳಿಗೆ mobile ತ ಆ~ ಆರೊಗ್ಯ ಹಾನಿಯಾಗ್ತದ, ದಿನಾ ಮೊಬೈಲ್ ನೋಡಿ ನೋಡಿ ಸಣ್ಣ ವಯಸ್ಸಿಗೆ चश्मा .

ಅವು ಕಣ್ಣ ಹಾಳ ಕಣ್ಣ ಹಾಳ ಆಗ್ತಾವ, ಹಂತೋರಿಗ ನಾವ mobile ಅಭ್ಯಾಸ ಕೊಡಬಾರದ, ಆದರ ಅದ ಎದಕ್ಕ ಉಪಯೋಗ ಅದಕ್ಕ ಅಷ್ಟ ಉಪಯೋಗ ಮಾಡಬೇಕ, ಎಲ್ಲಾದಕ್ಕೂ mobile ನ use ಮಾಡಬಾರದು, ಈಗ ನಾವು ಒಂದ IRCTC App ಅಂತ ಹೆಂತಾ ಉಪಯುಕ್ತ App ಅದು. ನಾನ್ ಮೊನ್ನೆ ಒಂದ ಸಲಾ ಊರಿಗ ಹೋಗ್ಬೇಕಾದ್ರ ರೈಲ್ವೆ station ನಾಗ ticket ಆಗಿರಲಿಲ್ಲಾ, ರೈಲ್ವೆ station ನಾಗೇ ನಾನ ticket ಮಾಡಿ train ಹತ್ತಿದೆ ನಾನ availability ticket ಇದ್ವು ಹಥ್ಬಿಟ್ಟೆ ಅಷ್ಟ, ನಾನ ಅಷ್ಟ ಉಪಯೋಗ ಆಯಿತು, ಯಾಕಂದ್ರ ಜೋತಿಗ ಯಾರರ ವಯ್ಯಸ್ಸಾದವರು ಇದ್ದಾಗ. ಹ್ಮ್, reservation ಮುಖ್ಯಾನೇ, ಹಂತ time ನಾಗ mobile ಇತ್ತಂತ ಅನುಕೂಲ ಆಯಿತು, ಇಲ್ಲಂದ್ರ ನಾವ ಮತ್ತ ಎಲ್ಲಾ ಕಠಿಣ ಆಗತಿತ್ತು ಸಮಸ್ಯೆ mobile ಗಳು ಬಾಳ ಬಾಳ ಅಂದ್ರ ಬಾಳ important ಇಗಿನ ಕಾಲದಾಗ, ನೀವ್ ಪ್ರತಿ ಒಬ್ಬ ಮನುಷ್ಯನು mobile ಇರಲಾರದೆ ಮನುಷ್ಯನೇ ಇಲ್ಲಾ. ಅವಾಗೆಲ್ಲಾ ಅಂತಿದ್ರು ಹಣಮಂತರ ದೇವರು ಗುಡಿ ಇಲ್ದೆ ಇರೊ ಊರಿಲ್ಲಾ ಅಂತ, ಅದ್ರ ಇಗಾ mobile ಇಲ್ದೆ ಇರೊ ಮನುಷ್ಯನ ಇಲ್ಲಾ, ಯಾರು ಪ್ರತಿಯೊಬ್ಬ ಸಣ್ಣ ಮಕ್ಕಳನ್ನ ಹಿಡಕೊಂಡ ವೃದ್ಧನ ತನಾ ವೃದ್ಧರ ತನಾ ಎಲ್ಲರಲ್ಲಿ mobile ಐತಿ. ಯಾಕ ಅಷ್ಟ ಉಪಯೋಗ ಐತರೀ mobile , ಎಲ್ಲೊ ಇರೋರ ಜ್ಯೋತಿ ಮಾತಾಡಬಹುದು, ಎಲ್ಲೊ ಇರೋರ ಜ್ಯೋತಿ ನೋಡಬಹುದು, ಮಾಡಬಹುದು ಎಲ್ಲರೂ ಕುಡ ಮಾತಾಡಬಹುದು conference call ಅಂತ ಬರತೈತಿ, ಎಷ್ಟ ಉಪಯೋಗ ಆಗತೈತಿ mobile ತ ಬಾಳ ಅನುಕೂಲವಾಗಿ ಎಂತೆಂತ technology ಬಂದಾವ ಏನ ಸುದ್ದಿ. ಅವ್ರ heart beat check ಮಾಡ್ಕೊಬಹುದು, ಅವ್ರ pulse rate check ಮಾಡ್ಕೊಬಹುದು, blood BP sugar check ಮಾಡ್ಕೊಬಹುದು ಬರೆ mobile ನಾಗಿಂದ, ಎಷ್ಟು ಬಾಳ ಉಪಯುಕ್ತ ಆಗ್ಯದೆ, ಬಾಳ ಅಂದ್ರ ಬಾಳ ಅಂದ್ರ ಅದೇನ್ WhatsApp ಅಂತ ಅದು ಬಂದೇತಿ WhatsApp ಲಿಂದ ಏನ್ ಉಪಯೋಗ ಯೇನ ಸುದ್ದಿ, ಎಷ್ಟ message ಮಾಡಬಹುದು. ಎಷ್ಟೋ ಜನರ್ದು ಒಂದ ದಿನ WhatsApp ನಿಂತ್ರ ಇಡೀ ದಿನ ನಿಲ್ಲತೈತಿ so mobile use ಭಾಳ ಜನ use ಮಾಡುದಂದ್ರ WhatsApp, so ಹಂಗಾಗಿ mobile ನಾ ಒಂದ ದಿನಾ mobile ಹಿಡಿಲಾ use ಮಾಡದೆ ಇರಾಕ್ ಆಗದೇ ಇಲ್ಲ. ಒಂದ ದಿನಾ ಯಾಕ ಒಂದ ತಾಸನು ಆಗಲ್ಲಾ, ಕೆಲವೊಬ್ಬರಿಗೆ ಕೆಲಸದಾಗ ಇರ್ಲಿ, driving ದಾಗ ಇರ್ಲಿ ಕೆಲವೊಬ್ಬರಿ driving ಮಾಡ್ಕೋತ mobile use ಮಾಡ್ತಾರ ಅದು ಬಾಳ ತಪ್ಪ, ಅದನ್ನ mobile, mobile use ಮಾಡಬೇಕಾದ್ರ ಅತಿ use ಮಾಡೋದ್ರಿಂತನು ಹಾನಿಗ ಒಳಗ ಆಗ್ತಾರ. ಎಷ್ಟೋ ಜನಾ driving ಮಾಡ್ಕೋತ mobile use ಮಾಡ್ಕೋತ ಪ್ರಾಣಾನ ಕಳಕೊಂಡಾರ, ಎಷ್ಟೋ ಈಗ ಇನ್ನು ಈಗ actually conductor, driver ಹತ್ರ mobile driver mobile ನಾಗ ಮಾತಾಡ್ಕೊಂತ ಗಾಡಿ ಓಡಿಸ್ತಿರ್ತಾರಾ, ಅವೆಲ್ಲಾ ಕೆಲವೊಂದು ನಾವು, ನಾವು use ಮಾಡ್ಕೊಳುದರ ಮ್ಯಾಲೆ depend ಇರ್ತೈತಿ . ಅದರಲ್ಲಿಂತ ಅಲ್ಲ ಆದಷ್ಟು ನಾವ ಒಳ್ಳೇದನ್ನ ತಗೋಬೇಕ ಹೊರತು, ಅದ್ರಿಂದ ಕೆಟ್ಟದ ತಗೋಬಾರದ ಅಂತ ಹೇಳಾಕ ಇದು ಮಾಡ್ತಿನ.

ಹಾ ಚೆನ್ನಾಗಿದ್ದೀನಿ. Coffee ಎಲ್ಲ ಚಾ ಎಲ್ಲ ಆಯ್ತಾ? ಹ ಚಾ ಆಯ್ತು, ನಿಮ್ದ್ ಆಯ್ತಾ? ಹಾ ನನ್ದುಸ ಆಯ್ತು. ಮಾಡ್ತಿದ್ದಿ? ಏನಿಲ್ಲ ಓದ್ತಾ ಇದ್ದೆ exam ಅಲ್ಲ ನೀನೆಂತ ಮಾಡ್ತಿದ್ದೆ? ಹಾ ಹೌದಲ್ಲ exam ಅಲ್ಲ ನನ್ದುಸ ಓದಿ ಆಗ್ಲಿಲ್ಲ ಕಣೆ. ಅಯ್ಯೋ ನೀನ್ ಇನ್ನ ಓದಕ್ಕೆ start ಮಾಡ್ಲಿಲ್ಲ?

ಇನ್ನೂ time ಇದೆಯಲ್ಲ ಮತ್ತೆ ಓದಿದ್ರೆ ಸಾಕು ಅಂತ ಪುಸ್ತಕ ಮುಟ್ಟಿಲ್ಲ ಇನ್ನುಸ.

ನಾನ್ ಈಗಾಗ್ಲೇ prepare ಆಗ್ತಾ ಇದ್ದೀನಿ. ನಾವೆಲ್ಲ exam ಹಿಂದಿನ್ ದಿವ್ಸ ಓದ್ಲಿಕ್ಕೆ prepare ಮಾಡುದು ನಾವೆಲ್ಲರೂ .

ನಮ್ಗೆ ನಾವೆಂತ ಬರುದ್ರು ಸಾ ನಮ್ಗೆ ಅದು teacher ನವ್ರು mark ಕೊಡ್ತಾರಲ್ಲ ಎಂತ ಬರುದ್ರು ಸಾ ಆಗ್ತದೆ.

ಅದ್ರಲ್ಲೂ ಸಾ ಈ ನಮ್ಗೆ exam ಅವ್ರು ಯಾವ್ subject ಬಗ್ಗೆ ವಿಷಯ ಇದ್ರೆ ಸಾಕು ತನ್ನಂತಾನೆ ನೆನಪು ಬರ್ತದೆ ಅಲ್ಲಿ exam hall ಅಲ್ಲಿ. ಹೊ ಹಂಗೆ ನಮ್ಗೆ ಹಂಗ್ ಅಲ್ಲ ನಮ್~ ಒಂದು ತಿಂಗ್ಳು ಎರ್ಡ್~ ಒಂದುವರೆ ತಿಂಗ್ಳು ಹಿಂದೇನೆ ಓದುತ್ತಾ ಇತ್ತು exam ಗ್ . ಸ್ವಲ್ಪ ಜಾಸ್ತಿ ಇದಲ್ಲ ಹಾಗೆ. ಹೂ ಹಂಗೆ ನೆನಪಿನ್ ಶಕ್ತಿನೇ ಇರಲ್ಲ ಅಲ್ಲ .

Theory ಆದ್ರೆ ನಾನ್ ಒಂದ್ ತಿಂಗ್ಳ್ ಹಿಂದೇನೆ ಓದಕ್ಕೆ start ಮಾಡ್ತೀನಿ.

Practical ಆದ್ರೆ ಒಂದ್ ದಿನದಲ್ಲೇ ಎಲ್ಲಾ okay .

ಇಲ್ಲಾ start ಮಾಡಿದೀನಿ ಇನ್ನ ಒಂದ್~ ಒಂದೆರಡ್ page ಓದಿದಿನಿ finish ಆಗ್ಲಿಲ್ಲ.